ಈ ಒಂದು ಚಿತ್ರದಲ್ಲಿ ಸ್ಟೇಟ್ ಬ್ಯಾಂಕ್ ಆಪ್ ಇಂಡಿಯಾ ಬರೆಯಲಾಗಿದೆ ಇದ--

ಈ ಒಂದು ಚಿತ್ರದಲ್ಲಿ ಒಂದಿಷ್ಟು ಮಹಿಳೆಯರು ಯೋಗಾಸನ ಮಾಡುತ್ತಿದ್ದಾರೆ.

ಹಿಂಭಾಗದಲ್ಲಿ ಹಲವಾರು ಬಸ್ಸು ನಿಂತಿವೆ ಮತ್ತು ಒಂದು ದೊಡ್ಡದಾದ ಬಿಲ್ಡಿಂಗ್ ಕಾಣಿಸುತ್ತಿ--

ಈ ಒಂದು ಚಿತ್ರದಲ್ಲಿ ಒಂದು ನಾಯಿಯ ಮುಂದ್ಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಬ್ಯಾಗ್ ಹಿಡಿದುಕೊಂಡಿದ್ದಾನೆ ಹಿ--

ಮತ್ತು ಇಲ್ಲಿ ಗುಡ್ಡ ಮತ್ತು ಗಿಡ ಮರಗಳು ಮತ್ತು ವಿದ್ಯುತ್ ವಯರ್ ಗಳನ್ನು ಕೂಡ ಕಾಣಬಹುದಾಗಿದೆ.

ಇಲ್ಲಿ ಕಬ್ಬಿಣದ ರಾಡ್ ಗಳು ಕಾಣಿಸುತ್ತಿವೆ.

ಇದ್ರಕ್ಕೆ ಬಣ್ಣ್ ಹಳದಿ ಬಣ್ಣವನ್ನು ಬಳಿಯಲಾಗಿದೆ ಇದರ--

ಪಕ್ಕದಲ್ಲಿ ಒಂದು ದೊಡ್ಡದಾದ ಫೋಲ್ ಕಾಣಿಸುತ್ತಿದೆ.

ಮತ್ತು ಇಲ್ಲಿ ಸಣ್ಣ ಪುಟ್ಟ ಇಟ್ಟಗಿ ಇಟ್ಟಿಗಿಗಳು ಬಿದ್ದಿರುವುದು ಕಾಣಿಸುತ್ತಿದೆ.

ಮತ್ತು ಒಂದು ಮನೆ ಕಾಣಿಸುತ್ತದೆ ಮನೆ ಮುಂದ್ಗಡೆ ಒಂದು ತಗಡಿನ ಹೊದಿಕೆಯನ್ನು ಹಾಕಲಾಗಿದೆ.

ಹಿಂಭಾಗದಲ್ಲಿ ಮರವಿದೆ ಮತ್ತು ಒಂದಿಷ್ಟು ಕಲ್ಲುಗಳನ್ನು ಕೂಡ ಕಾಣಬಹುದು.

ಮತ್ತು ಟೈಲ್ಸ್ ಕಲ್ಲುಗಳಿಗೆ ವಿವಿಧ ತರಹದ ಟೈಲ್ಸ್ ಕಲ್ಲುಗಳು ಹೊಂದಿಸಲಾಗಿದೆ.

ಮೇಲ್ಗಡೆ ವಿದ್ಯುತ್ ವೈರ್ ಮತ್ತು ಬಿಳಿ ಬಲ್ಬ್ ಗಳು ಕಾಣಿಸುತ್ತಿವೆ.

ಬೂಟ್ ಹಾಕಿಕೊಂಡಿದ್ದಾನೆ ಮತ್ತು ಒಬ್ಬ ವ್ಯಕ್ತಿಯು ಕಟ್ಟಿಗೆಯನ್ನು ಹಿಡಿದುಕೊಂಡು ಅದನ್ನು ತಿಳಿಯುತ್ತಿದ್ದಾನೆ.

ಇಲ್ಲಿ ಕಬ್ಬಿಣದ ರಾಡ್ ಗಳನ್ನು ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದ್ ಸಣ್ಣ ಹುಡುಗಿಯು ಕಾಣಿಸುತ್ತಿದೆ ಮತ್ತು--

ಮತ್ತು ದೊಡ್ಡದ ದೊಡ್ಡದಾದ ಬಿಲ್ಡಿಂಗ್ ಗಳಿಗೆ ಲೈಟುಗಳನ್ನು ಡೆಕೋರೇಷನ್ ಮಾಡಲು ಹಾಕಲಾಗಿದೆ.

ಇದರ ಮುಂಭಾಗದಲ್ಲಿ ಒಂದು ಮನೆ ಇದೆ ಮನೆ ಮೇಲ್ಗಡೆ ಒಂದು ಸಿಂಟ್ಯಾಕ್ಸ್ ಕಾಣಿಸುತ್ತಿ--

ಇದೆ ಮತ್ತು ಇಲ್ಲಿ ಕಬ್ಬಿಣದ ರಾಡ್ ಗಳು ಇಳಿ ಬಿಟ್ಟಿರುವುದು ಮತ್ತು ಇದರ ಹಿಂಭಾಗದಲ್ಲಿ ಒಂದಿಷ್ಟು ಹಸಿರಾದ ದೊಡ್ಡದೊಡ್ಡ ತೆಂಗಿನ ಮರ ಮತ್ತು ಬೇವಿನ ಮರಗಳನ್ನು ಕಾಣಬಹುದು.

ಇಲ್ಲಿ ಒಂದು ವಿದ್ಯುತ್ ಕಂಬವು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಇಲ್--

ಮತ್ತು ಇವನ ಕೆಳಗಡೆ ಒಂದು ಬಂಡೆಯು ಕಾಣಿಸುತ್ತಿದೆ ಇಲ್ಲಿ--

ಈ ಒಂದು ಚಿತ್ರದಲ್ಲಿ ಖಾತಾಸ್ ಕಾಫಿ ಸಿನ್ಸ್ ನಯ್ನ್ ಟೀನ್ ಫಾರ್ಟಿನಯ್ನ್ ಎಂದು ಬೋರ್ಡನ ಮೇಲೆ ಬರೆಯಲಾಗಿದೆ.

ಇದರ ಕೆಳಗಡೆ ಒಂದಿಷ್ಟು ವ್ಯಕ್ತಿಗಳು ಚಹಾ ಕುಡಿಯುತ್ತಿದ್ದಾರೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಲುಂಗಿ ಹಾಕಿಕೊಂಡು ನಿಂತಿದ್ದಾನೆ.

ಮತ್ತು ಇದರ ಪಕ್ಕದಲ್ಲಿ ಒಂದಿಷ್ಟು ಮರಗಳಿವೆ.

ಈ ಒಂದು ಚಿತ್ರದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾ ರಾಜ ಜಿ ಯೋಗ ರಾಜ ಪರಬ್ರಹ್ಮ ಶ್ರೀ ಪದ್ಮಾನಂದ ಸದ್ಗುರು ಶಾಂತಿ ಭವನ ಮಹಾರಾಜ ಎಂದು ಬರೆಯಲ--

ಈ ಒಂದು ಚಿತ್ರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಹಿಂಭಾಗದಲ್ಲಿ ಒಂದು ದೊಡ್ಡವಾದ ಕಟ್ಟಡವಿದೆ.

ಆ ಕಟ್ಟಡದ ಮೇಲ್ಗಡೆ ಸಿಂಟೆಕ್ಸ್ ಇದೆ ಇಲ್ಲಿ ಹಳಿಗಳನ್ನು ಕಾಣಬಹುದು ಮತ್ತು--

ಕಟ್ಟೆಯ ಮೇಲ್ಗಡೆ ಕೆಂಪು ಬಣ್ಣದಿಂದ ಬಳಿಯಲಾಗಿದೆ ಮ--

ಇಲ್ಲಿ ಓವರ್ ಹಾವಿ ಅ ರೆಸ್ಟೋರೆಂಟ್ ಎಂದು ಬರೆಯಲಾಗಿದೆ.

ಒಳಗಡೆ ಪ್ರವೇಶದ್ವಾರದ ಮುಂದೆ ಒಂದಿಷ್ಟು ಬ್ಲಾಕ್ ಬೋರ್ಡ ನಲ್ಲಿ ಬರೆಯಲಾಗಿದೆ.

ಎಡ ಭಾಗದಲ್ಲಿ ಬಾವಿನ ಎಲೆ ಮತ್ತು ಗಿಡ ಮರಗಳು ಕಾಣಿಸುತ್ತಿವೆ.

ಒಬ್ಬ ವ್ಯಕ್ತಿಯು ಕೊರಳಲ್ಲಿ ಐ_ಡಿ ಕಾರ್ಡ್ ಹಾಕಿಕೊಂಡು ನಿಂತಿದ್ದಾನೆ ಇಲ್ಲಿ--

ಮತ್ತು ಇಲ್ಲಿ ಒಂದಿಷ್ಟು ಕಂಬಗಳನ್ನು ಹಾಕಲಾಗಿದೆ.

ಕಾಣಿಸುತ್ತಿದೆ ಅದರ ಪಕ್ಕದಲ್ಲಿ ಸಣ್ಣದಾದ ಬುಕ್ಕಿಯು ಕಾಣಿಸುತ್ತಿದೆ.

ಚೇರ್ ಮೇಲೆ ನೀಲಿ ಬಣ್ಣದ ಚೇರ್ ಗಳು ಕಾಣಿಸುತ್ತವೆ.

ತ್ತು ಹಿಂಭಾಗದಲ್ಲಿ ಒಂದಿಷ್ಟು ಡೋರ್ ಗಳು ಮತ್ತು ಗೋಡೆಯ ಅ ಮೇಲೆ ಕಪ್ಪು ಬಣ್ಣದ ಬಳಿಯಲಾಗಿದೆ.

ಮತ್ತು ಇಲ್ಲಿ ಒಂದು ಚೇರ್ ಕಾಣಿಸುತ್ತಿದೆ ಮ--

ಮತ್ತು ಹಿಂಭಾಗದಲ್ಲಿ ಹೂವುಗಳಿಂದ ಡೆಕೋರೇಷನ್ ಮಾಡಲಾಗಿದೆ ಒಂದು ಬಿಳಿ ಪರದೆಯನ್ನು ಹಾಕಲಾಗಿದೆ.

ಇದರ ಮುಂದಗಡೆ ಒಬ್ಬ ಮಹಿಳೆಯು ಒಂದು ಕಾರ್ಡ್ ಅನ್ನು ಹಿಡಿದುಕೊಂಡ ನಿಂತಿದ್ದಾಳೆ ಮತ್ತು --

ಇಲ್ಲಿ ಒಬ್ಬ ವೆಯ್ ಒಬ್ಬ ಪುರುಷನು ಒಂದು ಹಾಳೆಯನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಒಳಗಡೆ ನೀಲಿ ಬಣ್ಣ ಹಾಕಲಾಗಿದೆ ಮ--

ಇಲ್ಲಿ ಒಂದಿಷ್ಟು ಗಿಡಗಳನ್ನು ನಾವು ಕಾಣಬಹು--

ಈ ಮುಂದೆ ಚಿತ್ರದಲ್ಲಿ ಒಂದು ಮನೆಯ ಮುಂದ್ಗಡೆ--

ಇದು ಇಲ್ಲಿ ಒಂದು ಧ್ವಜ ಹಾರಾಡುತ್ತಿದೆ.

ಇಲ್ಲಿ ರಾಡುಗಳು ಕಾಣಿಸುತ್ತದೆ ಇಲ್ಲಿ ಏನು ಸಣ್ಣದಾದ--

ಒಂದು ಕಪ್ ಕಾರ್ ನಿಂತಿದೆ ಮತ್ತು ಇದರ ಪಕ್ಕದಲ್ಲಿ ಒಂದು ಟಾಟಾ ಸುಮೋ ಕಾರ್ ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಪಾರ್ಕ್ ಇದೆ ಪಾರ್ಕ್ --

ಇಲ್ಲಿ ವಯರ್ ಇದೆ ಮತ್ತು ಇದರ ಹಿಂಭಾಗದಲ್ಲಿ ತೆಂಗಿನ ಮರ ಮತ್ತು ಮರಗಳಿವೆ.

ಸ್ಟೇಜ್ ನ ಮೇಲೆ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ.

ಇಲ್ಲಿ ಹಲವಾರು ಮಹಿಳೆಯರು ನೃತ್ಯ ಮಾಡಲು ಫೋಟೋ ಅನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾ--

ಹಿಂಭಾಗದಲ್ಲಿ ಗೋಡೆ ಮೇಲೆ ನೀಲಿ ಬಣ್ಣ ಬಳಿಯಲಾಗಿದೆ ಮತ್--

ಪಿಂಕ್ ಬಣ್ಣವನ್ನು ಬಳಿಯಲಾಗಿದೆ ಹಳದಿ ಮತ್ತು ಬಿಳಿ ಬಣ್ಣದಿಂದ ಒಂದಿಷ್ಟು ಚಿತ್ರಗಳನ್ನು ಬಿಡಿಸಲಾಗಿದೆ.